ಗಣಪತಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಏನೆ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡತ್ತಿವಿ.

ಗಣಪತಿ ಅಂದ್ರೆ ಏನೇ ಕಾಯಲೆಗಳು ಬಂದ್ರೆ ಪರಿಹಾರ ಮಾಡು ಅಂತ ಬೇಡಕೊಂತ್ತೀವಿ.

ಉಹ್ ಈಗೆಲ್ಲಾ ಏನ್ ಮಾಡತ್ತರೆ ದಪ್ಪ ಇರೋರು ಸಣ್ಣ ಆಗಬೇಕಂತ ಹೇಳಿ ಜಿಮ್ಮಿಗೆ ಹೋಗತ್ತಾರೆ ವರ್ಕೌಟ್ ಮಾಡತ್ತರೆ.

ಆಟ್ ಮಣಿ ಚಿತ್ರ ಕಾಣತ್ತಾ ಇದೆ ಆಟ್ ಮಣಿ ಅಂದ್ರೆ ಸರಸ್ಪತಿ.

ಪಾರ್ಕಿಗೆ ಏನ್ ಮಾಡತ್ತಿವಿ ಅಂದ್ರೆ ಮನೆಲೆಲ್ಲಾ ಕೆಲಸ ಆದ್ರೆ ಸಂಜೆ ಟೈಮು .

ಆದ್ರೆ ಅದಕ್ಕೆ ಆಹಾರ ಬೇಕಲ್ಲಾ ಅಲ್ಲಿ ಕೆರೆಲಿ ಮೀನ್ ಇರ್ತಾವಲ್ಲಾ ಮೀನು ಸಿಗಡಿ ಎಲ್ಲಾ ಇರ್ತವೆ.

ಗ್ಯಾರೇಜು ಯಾವದಕ್ಕೆ ಆಗ್ಲಿ ಬೇಕೆಬೇಕು ನಾವೆಲ್ಲೆ ಒಂದು ಹೊರಗೆ ಗಾಡಿತೊಕೊಂಡಿ ಹೋಗತ್ತಿವಿ ಅಂದ್ರು ಗ್ಯಾರೇಜಿಗೋಗಿ --

ಬಾಡಿಗೆ ಕೊಡಕ್ಕು ಆಗದ್ದೆ ಜೀವ್ನ ಕಷ್ಟ ಆಗಿದೆ.

ಇವಾಗೆಲ್ಲಾ ಟಿ.ವಿಲ್ಲಿ ನೋಡೋದು ಮೊಬೈಲ್ ನಲ್ಲಿ ನೋಡೋದು ಮಾಡತ್ತಿವಿ.

ಅಂದ್ರೆ ಇವಾಗು ಟಿ.ವಿ ಹೋಗಿದ್ವಿ ಕಾಂತಾರ ಫಿಲಂ ನೋಡೋಕೆ.

ಈಗೊಂದು ಇಪತೈದು ವರ್ಷ ಆತು ಅಂದ್ರೆ ಬಿ.ಪಿ. ಶುಗರ್ ಎಲ್ಲಾ ಬರುತ್ತೆ ತೈರಾಯ್ಡ್ ಬರುತ್ತೆ .

ಈ ಚಿತ್ರದಲ್ಲಿ ಮನೆ ಕಾಣತ್ತಾ ಇದೆ ಗಿಡಗಳು ಕಾಣ್ತ್ತಇದಾವೆ.

ಇದು ನಂದಿ ಅಂತ ಕಾಣತ್ತಾ ಇದೆ ಬಸವಣ್ಣ.

ಈಶ್ವರನ್ ಕೈ ಮೂಕೊಂಡ್ರೆ ನಮ್ಮಗೇನಿದ್ರು ಒಳ್ಳೆದ್ ಮಾಡ್ತನೆ .

ಇದು ನೋಡ್ತ ಇದ್ರೆ ಹಾಲಿನ ಡೈರಿ ತರ ಕಾಣ್ತಾ ಇದೆ.

ಅಹ್ ಏನಪ್ಪಾ ಅಂದ್ರೆ ಈ ಈ ಮದುವೆಗೆ ಹೋಗ್ಬೇಕು ಅಂದ್ರೆ --

ಕೋರ್ಟು ಟೇಶನ್ನು ಅಂತ ಹೇಳ್ತಾರೆ ಹಂಗಾಗ್ ನಾವ್ ಏನ್ ಮಾಡ್ತಿವಿ ಗಣಪತಿ ಹಬ್ದಲ್ಲಿ ಚಂದ್ರನ್ನು ನೋಡಲ್ಲಾ ಮಕ್ಳುಗು ಚಂದ್ರನ್ನ ನೋಡಬೇಡ್ರಿ ಅಂತ --

ಅವು ಅಣ್ಣನ್ನ ಮಕ್ಕಳು ತಮ್ಮನ್ನ ಮಕ್ಕಳು ನಾದ್ನಿ ಮಕ್ಕಳು ಅಂತ ಹೇಳಿ ಅದೆ ಕಾರ್ ಅಲ್ ಹೋದ್ರೆ ನಾಲಕ್ಕೆ ಜನ ಹೋಗೋಕ್ಕಾಗಲ್ಲಾ ಮಾತಾಡಕ್ಕಾಗಲ್ಲಾ.

ಇದು ಸ್ಕೂಲ್ ತರ ಕಾಣತ್ತಾ ಇದೆ ಸಣ್ಣ ಮಕ್ಕಳದ್ದು.

ಈ ಚಿತ್ರದಲ್ಲಿ ಕಾಣೋದು ಬಸ್ ಸ್ಟಾಂಡ್ ಕಾಣತ್ತಾ ಇದೆ ಬಸ್ ಸ್ಟ್ಯಾಂಡು ಈಗ ಬೇಕೆಬೇಕು.

ಈ ಚಿತ್ರದಲ್ಲಿ ಕೆರೆ ಕಾಣತ್ತಾ ಇದೆ ಕೆರೆ ಹತ್ರ ಗಿಡಮರಗುಳೆಲ್ಲಾ ಕಾಣತ್ತಾ ಇದೆ.

ಈಗ ಸಿದ್ರಾಮಿನ್ ಸಿದ್ರಾಮಯ್ಯರ ಸರ್ಕಾರದಲ್ಲಿ ಬಸ್ ಬಿಟ್ಟಿದರೆ. ಈಗ --

ಮಸೂತಿಗೆ ಹನ್ನೆರಡ ಗಂಟೆಗೆ ನಮಾಜ್ ಮಾಡಕ ಹೋಗತ್ತರೆ ನಾವು ಹಿಂದುಗಳು ಆದ್ರೆ ದೇವಸ್ಥಾನಕ್ಕೆ ಹೋಗತ್ತೀವಿ ಅವ್ರು ಹನ್ನೆರಡ ಗಂಟೆಗೆ ಅಲ್ಲಾ ಓ ಅಕ್ಬರ್ ಅಂತ ನಮಾಜ್.

ಜಂಬೂ ಸವಾರಿ ಮಾಡಕ್ಕೆ ಆನೆಗಳು ಬೇಕು ಆನೆ ಮೇಲೆ --

ಅಲ್ಲಿ ಸೈಡ್ ಅಲ್ಲಿ ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಕರಕೊಂಡು ಹೆಂಗಸ್ರು ಹೋಗತ್ತರೆ ಅಂತನು ನೋಡಲ್ಲಾ.